ಇದು ನಾವು ನೋಡಿರತಕಂತ ಇದು ನೋಡೀ ಕಬ್ಬಿಣದ ವಸ್ತುಗಳೇಲಾ ಇದು ದೊಡ್ ದೊಡ್ಡ ಮಷೀನ್ ಗೆಲ ಯೂಸ್ ಆಗುತೇ ನೋಡಿದಾಗ ದೊಡ್ ದೊಡ್ಡ ಗಾಡಿಗಳಿಗೆಲ ಯೂಸ್ ಮಾಡ್ದಿದು ದೊಡ್ ದೊಡ್ಡ ಕಬ್ಬಿಣದ ವಸ್ತುಗಳೇಲಾ ಚೈನ್ ಅಂತ ಎಲ್ಭಾವುದು ನಾವಿದಕೆ .

ನಾವು ನೋಡ ತಕಂತೆ ಇದು ನೋಡಿ ಒಂದು ಡಾನ್ಕಿ ನೋಡಿ ಡಾಂಕಿ ಅದ್ ಎರಡು ಡಾಂಕಿ ನೋಡಿ. ಇಲ್ಲಿ ಆಚೆ ಒಂದು ಕಾಂಪೌಂಡ್ ಫುಟ್ಬಾಲ್ ಕಾಣ್ತಾ ಇದೆ.

ಫುಟ್ಬಾಲ್ ಕಲರ್ ನೋಡಿ ಇವತ್ತು ಬ್ಲಾಕ್ ಮತ್ತೆ ವೈಟ್ ಕಲರ್ ಫುಟ್ಬಾಲ್ ಇರೋದು ಅದು ನೋಡಿರ್ತಕಂತ ಇದು ಡಾಂಕಿ ನೋಡಿ ಬಿಳಿ ಮತ್ತೆ ಬ್ರೌನ್ ಕಲರ್ ಅಲ್ಲಿ ಇದೆ. ನೋಡಿರ್ತಕಂತ ಈಚೆ ಒಂದು ಕಂಪ್- ಇದು ಗೋಡೆ ಕಟ್ಟಿದೆ.